ಅನಂತರ ಇಲ್ಲಿ ಬಹಳಷ್ಟು ಜನರು ಬರುತ್ತಾರೆ ಯಾಕೆಂದರೆ ಬಾಡಿ ಶೋ ವನ್ನು ಮಾಡುವಂತವರ ಇಲ್ಲಿ ಬಹಳಷ್ಟು ಜನ ಬಂದು ಪ್ರಾಕ್ಟೀಸ್ ಅನ್ನು ಮಾಡುತ್ತಾರೆ.

ಇಲ್ಲಿ ಸುಂದರವಾದ ಗಿಡಮರಗಳನ್ನು ಈ ದೃಶ್ಯದಲ್ಲಿ ಕಂಡುಬರುತ್ತದೆ ಏಕೆಂದರೆ ಈ ದೃಶ್ಯವನ್ನು ನೋಡಿದರೆ ಎಂತವರಿಗೂ ಸಹ ಇಷ್ಟವಾಗುತ್ತೆ ಅಲ್ಲವೇ ಬಹಳಷ್ಟು ಜನ --

ವಾಸವಾಗಿರುವುದಕ್ಕೆ ಬಹಳಷ್ಟು ಜನ ಖುಷಿಪಟ್ಟು ಬರಲಿಕ್ಕೆ ಯಾವುದೇ ತರಹದ ಶಬ್ದಗಳು ಕೇಳುವುದಿಲ್ಲ. ನೆಮ್ಮದಿಯಿಂದ ಇರಬಹುದು ಎಂದು ಇಷ್ಟಪಡುತ್ತಾರೆ ಜನರು.